ಜೆಸಿಬಿ ಇರೋದ್ರಿಂದ ತುಂಬಾನೇ ಉಪಯೋಗ ಇದೆ ಯಾಕಂತ ಅಂದ್ರೆ ಆಹ್ಹ್ ಇನ್ನೊಂದ್ ದುರುಪಯೋಗ ಏನಪ್ಪಾ ಅಂತಂದ್ರೆ ತುಂಬ ಜನ ಮಾಡಬೇಕಾದ ಅಂತ ಕೆಲಸ ಒಂದೇ ಮಷೀನ್ ಮಾಡ್ತಾ ಇದೆ ಕೆಲಸ ಇರಲಾರದಂಗ್ ಆಗ್ತಾ ಇದೆ. ಇಲ್ಲಿ ಸಮಯನ್ನ ನೋಡ್ಕೊಂಡು ನಾವು ಇದು ಚೆನ್ನಾಗಿದೆ ಅಂತ ಅನ್ಕೊಂತಿದ್ರೆ ಬಡ ಜನರಿಗೆ ತುಂಬ ಇದರಿಂದ ಕಷ್ಟನೇ ಆಗ್ತಾ ಇದೆ.

ಪಕ್ಷಿಗಳಂದ್ರೆ ನನಗೆ ತುಂಬಾ ಇಷ್ಟ ಅದ್ರಲ್ಲೂ ನವಿಲು ಅಂದ್ರೆ ಇನ್ನ ತುಂಬಾ ಇಷ್ಟ ಕೋಗಿಲೆ ಅಂದ್ರೆ ಇನ್ನ ತುಂಬಾ ಇಷ್ಟ ಬಟ್ ಹಕ್ಕಿಗಳಿಗೆ ನೋಡ್ತಾ ಇರ್ ಬೇಕಾದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಎಲ್ಲ ಪಕ್ಷಿಗಳು ಬರ್ತಾ ಇತ್ತು ಆದ್ರೆ ಈಗ ಬರೋದು ತುಂಬ ಕಡಿಮೆ ಆಗಿದೆ ಕರೆಂಟ್ ಇರೋದ್ರಿಂದ ಅದ್ ಹಿಡ್ಕೊಂಡು ಸತ್ ಹೋಗೋ ನೆಟ್ವರ್ಕ್ ಗಳಿಂದ ತುಂಬ ಇದಾಗ್ತಾ ಇದೆ ದಯವಿಟ್ಟು ಅದನ್ನ ಉಳಿಸ್ಬೇಕು.

ಮಸೀದಿ ಅಂತಂದ್ರೆ ಹೊರಗಡೆ ಇಂದ ನೋಡಿದೀನಿ ಬಟ್ ಒಳ್ಗಡೆ ಹೋಗಿಲ್ಲ. ಬಟ್ ಆದ್ರೆ ಅದರಲ್ಲಿ ಏನಪ್ಪಾ ಅಂತ ಅಂದ್ರೆ ಗರ್ಲ್ಸ್ ನ ಒಳಗಡೆ ಬಿಡೋದಿಲ್ಲ ಆದ್ರೆ ಬಾಯ್ಸ್ ಗೆ ಹೋಗಿ ಅದ್ರಲ್ಲಿ ಚೆನ್ನಾಗಿ ನೀಟ್ ಆಗಿ ನಮಾಸ್ ಮಾಡ್ಕೊಂಡ್ ಬರ್ಬಹುದು ಆಗಿರ್ಬಹುದು ಅವರ್ಗಳೇ ಹೋಗಿ ನೀಟ್ ಆಗಿ ಕುರೋ ಕ್ರಮ ಶಿಕ್ಷಣ ಆಗಿರ್ಬಹುದು ತುಂಬ ಚೆನ್ನಾಗಿರುತ್ತೆ.

ಎ ಬಂದ್ಬಿಟ್ಟು ಸಿನಿಮಾ ದಲ್ಲಿ ಡಾನ್ಸ್ ಮಾಡೋದ್ ನೋಡಿ ಚಿಕ್ಕ್ ಮಕ್ಕಳು ಸಹ ಮಾಡಬೇಕು ಅಂತ ತುಂಬಾನೇ ಅಸೆ ಪಡ್ತಾಯಿರ್ತಾರೆ. ಅದರಿಂದ ಯಾವುದೇ ರೀತಿಯಾಗಿ ಅವ್ರ್ ಮಕ್ಕಳನ್ನ ಅದೇ ಕೆಲ್ಸಕ್ಕೆ ಆ ಡಾನ್ಸ್ ಕ್ಲಾಸೆಸ್ ಕೂಡಾ ಕಳಿಸ್ತಾಯಿದ್ದರೆ ಮತ್ತೆ ಡಾನ್ಸ್ ಕ್ಲಾಸ್ ಸಪರೇಟ್ ಇದೆ ಡಾನ್ಸ್ ಮಾಸ್ಟರ್ಸ್ ಇದ್ದಾರೆ. ಸೊ ಇದರಿಂದ ಹೆಲ್ಥ್ ಗೆ ಚೆನ್ನಾಗಿದ್ರು ಕೂಡ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಕಾಂಪಿಟಿಶನ್ಸ್ ಕೂಡ ಬೆಳಿತಾ ಇದೆ.

ನೀರ್ ಅಂತಂದ್ರೆ ನೇ ಎಲ್ಲರಿಗು ಇಷ್ಟ ಬಟ್ ಅಷ್ಟೇ ಡೇಂಜರ್ ಆಗಿ ಇರುತ್ತೆ ಬಟ್ ಈ ಬಂದ್ಬಿಟು ಆಹ್ಹ್ ಈಗ ಬಿಸಿಲು ಕಾಲದಲ್ಲಿ ತುಂಬ ನೀರ್ ಬೇಕಪ್ಪ ಅಂದ್ರೇನೆ ತುಂಬ ಕಷ್ಟ ಆಗುತ್ತೆ. ನಮಗೆ ನೀರ್ ಹತ್ರ ಇರೋ ಪ್ಲೇಸ್ ಗಳಲ್ಲಿ ತುಂಬ ಜನ ಇಷ್ಟ ಪಡ್ತಾರೆ ಬಟ್ ಅಷ್ಟೇ ಅದು ಕೂಡ ಡೇಂಜರ್ ಆಗಿ ಇರುತ್ತೆ. ನೀರ್ ಇರೋದ್ರಿಂದ ಪ್ರತಿಯೊಬ್ಬರೂ ಯೂಸ್ ಆಗುತ್ತೆ ನೀರ್ ಇಲ್ಲಪಾ ಅಂದ್ರೆ ಜೀವನನೇ ಸಗೋಲ್ಲ.

ಆಹ್ಹ್ ಅವಾಗ ಬಂದ್ಬಿಟ್ಟು ಕರಿಬಂಡೆ ಅಂತ ಮಾತ್ರ ಇತ್ತು ಆದ್ರೆ ಈಗೆಲ್ಲ ಬಂದ್ಬಿಟ್ಟ್ಟು ಸೇಲ್ಸ್ ಅಲ್ಲಿ ತುಂಬ ನಾನಾತರ ವಾದ ಇದ್ ಇದ್ದವೇ ಅದರಿಂದ ಮತ್ತೆ ಕೆಳಗಡೆ ಬಂಡೆ ಅಷ್ಟೇ ಅಲ್ಲ ಗೊಡ್ಡೆಗೂ ಸಹ ಅದೇ ಮಾಡ್ತಾ ಇರ್ತಾರೆ ಮತ್ತೆ ಮೇಲೆ ಇದಾಗಿರಬಹುದು ಪ್ರತಿಯೊಂದು ಸಹ ಯೂಸ್ ಮಾಡ್ತಾ ಇರ್ತಾರೆ.